ಇಲ್ಲಿ ನೋಡುತ್ತಿವೆ ಚಿಕ್ಕಮಕ್ಕಳ ಆಟ ಮೈದಾನವಿದೆ ಇಲ್ಲಿ ಬಂದು ತುಂಬಾ ಜನರು ಚಿಕ್ಕಮಕ್ಕಳನ್ನು ಕರಕೊಂಡು ಬಂದು ಇಲ್ಲಿ ಆಟದಲ್ಲೂ ಬಿಡುತ್ತಾರೆ.

ರಿಸೆಪ್ಶನ್ ನಲ್ಲಿ ಇಂತ ಚೇರು ಗಳನ್ನು ಹಾಕುತ್ತಾರೆ ಈ ಚೇರ್ನಲ್ಲಿ ವಿಶೇಷ ಏನು ಅಂದರೆ --

ಇದರಿಂದ ಮಾರಾಟ ಹಾರುತ್ತದೆ ತುಂಬಾ ದುಡ್ಡು ಪಡೆಯೋತರ ಇದಾರೆ ಇವರು ನಾನು ಹೇಳುತ್ತೆಂದು ತುಂಬ ಸಕತ್ ಆಗಿದೆ.